ಗಿಟಾರ್ ಅದ್ ವೀಣೆ ಅದ್ ತಬಲಾ ಅದ್.

ಸಿಸ್ಟಮ್ಯಾಟಿಕದಾಗ್ ಅದರ್ ಸ್ವಪ ಜನ ಇಕಡಿ.

ಗ್ರೀನ್ ಅದ್ ಹಸರ ಕಲರ್ ಕೆಂಪ ಕಲರ್ ನೀಲಿ ಕಲರ್ --

ನೋಡಣ ನಾವು ಮುಂದ ಮೋದಿ ಬಂದಾಗ ಏನ್ ರೇ ಮಾಡತ್ತನೇನೋ.